ಇಲ್ಲಿ ಒಂದು ಆರಾಮ ಕುರ್ಚಿ ಇರುವುದನ್ನು ನಾವು ಕಾಣಬಹುದು.

ಈ ಕೆರೆಯು ತುಂಬಾನೇ ದೊಡ್ಡದಾಗಿದ್ದು ತುಂಬಾನೇ ವಿಶಾಲವಾಗಿ ಇದೆ.

ಒಂದು ಬದಿಯಲ್ಲಿ ರುದ್ರಾಕ್ಷಿ ಮಣಿಗಳನ್ನು ಮಾರಾಟ ಮಾಡುತ್ತಿದ್ದಾರೆ.

ಈ ಒಂದು ಪೊಲೀಸ್ ಕ್ಯಾಂಟೀನ್ ತುಂಬಾ ವಿಶಾಲವಾಗಿದ್ದು ಹಾಗು ಸೌಜನ್ಯವಾಗಿದೆ.

ಇದರ ಮುಂದೆ ಹಲವಾರು ಮರಗಳು ಇರುವುದನ್ನು ನಾವು ಕಾಣಬಹುದು.

ಇದು ಒಂದು ಎ.ಟಿ.ಎಂ ವ್ಯವಸ್ಥೆ ಅಂದು ಹೇಳಬಹುದು.

ಈ ಸುರಕ್ಷಿತವಾಗಿ ಇರಲು ಮಂಜುಗಡ್ಡೆಯನ್ನು ಬಳಸಿದ್ದಾರೆ.

ಒಂದು ಬದಿಯಲ್ಲಿ ಕಾರು ನಿಂತಿರುವುದನ್ನು ನಾವು ಕಾಣಬಹುದು.

ಇಲ್ಲಿ ಪ್ರಾಣಿಯನ್ನು ಸರ್ಜರಿ ಮಾಡುತ್ತಿರುವುದನ್ನು ನಾವು ಗಮನಿಸಬಹುದು.

ಇದು ಒಂನೆಂದು ಪಾರ್ಕ್ ಎಂದು ಹೇಳಬಹುದು. ಈ ಪಾರ್ಕಿನಲ್ಲಿ --

ಇದು ಒಂದು ಪಾರ್ಟಿ ಹಾಲ್ ಎಂದು ಹೇಳಬಹುದು ಇದರ ಹೆಸರು ಸಂಭ್ರಮ ಪಾರ್ಟಿ ಹಾಲ್ .

ಮನೆಯ ಆಟದ ಸಾಮಾನು ಇಂದ ಹಿಡಿದು ಮಕ್--

ಮಕ್ಕಳ ಆಟದ ಸಸಾಮಾನು ಹೊರಗೆ ಹಲವಾರು ವಸ್ತುಗಳು ದೊರೆಯುತ್ತದೆ.

ಈ ಒಂದು ಮಾಲ್ ತುಂಬಾ ವಿಶಾಲವಾಗಿದೆ ಸುಂದರವಾಗಿದ್.

ಚರ್ಚಿನ ಸುತ್ತ ಮುತ್ತಲು ಹೂವಿನಿಂದ ಅಲಂಕರಿಸಿರುವುದನ್ನು ನಾವು ಗಮನಿಸಬಹುದು.

ಇಲ್ಲಿ ಆಹ್ಹ್ ಒಂದು ಆಂಬುಲೆನ್ಸ್ ನಿಂತಿರುವುದನ್ನು ನಾವು ಗಮನಿಸಬಹುದು.

ಹಾಗು ಹಲವಾರು ರೀತಿಯಂಥ ಮೀನುಗಳನ್ನು ನೋಡಬಹುದು.

ಈ ದೇವಸ್ಥಾನವು ಹಳೆಯ ಮಂಟಪದ ರೀತಿ ಯಲ್ಲಿ ಇರುವುದನ್ನು ನಾವು ಕಾಣಬಹುದು.

ಹಾಗು ನೋಡಲು ತುಂಬಾ ಚಿಕ್ಕದಾಗಿದ್ದು ಚೋಕ್ --

ಈ ನೀರಿನ ಕೊಳಾಯಿಯಲ್ಲಿ ಪಾಚಿ ಇಜೆ.

ಇಲ್ಲಿ ನಾವು ಅಂಗಡಿ ಮಳಿಗೆಗಳನ್ನು ನಾವು ಕಾಣಬಹುದು ಇಲ್ಲಿ ಎರಡು ಮೂರೂ ಅಂಗಡಿ ಮಳಿಗೆ ಇರುವುದು ನಾವು ಕಾಣಬಹುದು.

ಇದು ಒಂದು ಕಾರ್ ಎಂದು ಹೇಳಬಹುದು. ಇದಕ್ಕೆ ನಾಲಕ್ಕು ಚಕ್ರಗಳಿವೆ ಇದರ ಬಣ್ಣ ಬಿಳಿಯ ಬಣ್ಣದಲ್ಲಿ ಇ.ದೆ ಈ ಕಾರ್ ನ ಪಕ್ಕದಲ್ಲಿ ಹಲವಾರು--

ಚಕ್ರ ವಾಹನಗಳು ನಿಂತಿರುವುದನ್ನು ಕಾಣಬಹುದು ಒಂದು ಕಡೆಯಲ್ಲಿ ಹಸಿರಿನ ಸಸ್ಯಗಳು ಇರುವುದನ್ನು ನಾವು ಇಲ್ಲಿ ಕಾಣಬಹುದು ಹಾಗು ಇದು ರಸ್ತೆಯಲ್ಲಿ ಇದೆ.

ಇಲ್ಲಿ ಹಲವಾರು ಜನರು ಓಡಾಡುತ್ತಿರುವುದನ್ನು ನಾವು ಕಾಣಬಹುದು ಈ ಒಂದು ಬಸ್ ನಿಲ್ದಾಣದ ವ್ಯವಸ್ಥ ತುಂಬಾ --

ಒಂದು ದೊಡ್ಡದಾದಂತ ಬೋರ್ಡ್ ಇರುವುದನ್ನು ನಾವು ಕಾಣಬಹುದು ಹಲವಾರು ವಿದ್ಯುತ್ ದೀಪಿನ ವ್ಯವಸ್ಥೆ ಇರುವುದನ್ನ ಕಾಣಬಹುದು.

ಒಂದು ರಸ್ತೆಯ ಹೆದ್ದಾರಿ ಎಂದು ಹೇಳಬಹುದು ಒಂದು ಬದಿಯಲ್ಲಿ ಜನರು ಹೋಗುತ್ತಿರುವುದನ್ನು ಗಮನಿಸಬಹುದು ಇನ್ನೊಂದು ಬದಿಯಲ್ಲಿ ವಾಹನಗಳು ನಿಂತಿರುವುದನ್ನು ಕಾಣಬಹುದು.

ಇದು ಒಂದು ವಿಮಾನ ಎಂದು ಹೇಳಬಹುದಈ ವಿಮಾನವು ನೋಡಲು ತುಂಬಾ ದೊಡ್ಡದಾಗಿದೆ ಹಾಗು ಇದರ ಬಣ್ಣವು ಬಿಳಿಯ ಬಣ್ಣದಲ್ಲಿದೆ.

ಹಾಗು ಇದಕ್ಕೆ ರೆಕ್ಕೆಗಳು ಇರುವುದನ್ನು ಕಾಣಬಹುದು ಹಾಗು ಇದಕ್ಕೆ ಒಂದು ಬಾಲ ಇರುವುದನ್ನು ಗಮನಿಸಬಹುದು.ಈ ವಿಮಾನವು ನಿಂತಿದೆ.